ಇನ್ನು ಈ ಸ್ವಲ್ಪ ದೊಡ್ಡ ಮರಗಳು ಮತ್ತು ಚಿಕ್ಕ ಮರಗಳು ಇದಾವೆ.

ಚಿಕ್ಕ ಚಿಕ್ಕ ಮರಗಳು ಕಾಣಿಸುತ್ತಿದ್ದಾವೆ ಕಾರು ಗಳು ಎಲ್ಲಾ ಕಾರು ಗಳು ಎಡ್ಜ್ ಅಲ್ಲಿ ಪಾರ್ಕ್ ಮಾಡಿದ್ದಾರೆ.

ಸುತ್ತಮುತ್ತಲು ನೀರು ಕಾಣಿಸುತ್ತೆ ಮಧ್ಯದಲ್ಲಿ ಮತ್ತೊಂದು ಹಡಗು ನಿಂತಿದೆ.

ಚೇರ್ ಮೇಲೆ ಕುಳಿತುಕೊಂಡಿದ್ದಾರೆ ಅಂಗಡಿಯ ಮಧ್ಯದಲ್ಲಿ ಒಬ್ಬರು ಕೂತಿದ್ದಾರೆ ಅವರ ಹಿಂದುಗಡೆ ತುಂಬಾ ಪುಸ್ತಕಗಳಿದೆ.

ಈ ಆಕಾಶದಲ್ಲಿ ಮೋಡಗಳು ಕಾಣಿಸುತ್ತಿದೆ ಮೋಡಗಳ ಕೆಳ್ಗಡೆ ಬೆಟ್ಟ ಇದೆ.

ಇನ್ನ ಒಂದ್ ಕಡೆ ಲೈನ್ ಮಾಡಿ ಕೆಲವೊಂದಿಷ್ಟು ಜನ ನಿಂತಿದ್ದಾರೆ.

ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ --

ಆಪಲ್ ಮತ್ತು ಆರೆಂಜ್ ಫ್ರೂಟ್ಸ್ ಗಳು ನಾವು ನೋಡಬಹುದು ಮೋಸಂಬಿ --

ಕೆಲವೊಂದಿಷ್ಟು ರೀತಿಯಾದ ಹಣ್ಣುಗಳನ್ನು ಇಲ್ಲಿ ಇಟ್ಟಿದ್ದಾರೆ.

ಕಾರುಗಳು ನಿಲ್ಲಿಸಿದ್ದಾರೆ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುತ್ತಿದ್ದಾನೆ ನೋವಾ ಎಂಬ ನೇಮ್ ಬೋರ್ಡ್ ರೈಟಲ್ಲಿ ಕಾಣಿಸುತ್ತಿದೆ.

ಇಲ್ಲಿ ವೂ ಒಬ್ಬ ವ್ಯಕ್ತಿ ಸೆಲ್ಫಿ ಯನ್ನು ಸಿಸ್ಟಮ್ ಮುಂದ್ ಸಿಸ್ಟಮ್ ಮುಂದುಗಡೆ ಸೆಲ್ಫಿ ಯನ್ನು ತಗೋತಿದ್ದಾನೆ.

ಮೇಲ್ಗಡೆ ಕಲರ್ ಕಲರ್ ರೀತಿಯಾಗಿರುವಂತಹ ಪೇಪರ್ ಗಳನ್ನು ಅಂಟಿಸಿದ್ದಾರೆ.

ಅಲ್ಲಲ್ಲಿ ಕೆಲವೊಂದಿಷ್ಟು ಜನ ನಿಂತಿಕೊಂಡಿದ್ದಾರೆ ಒಂದು ಮರಕ್ಕೆ ಕಲರ್ ಕಲರ್ ರೀತಿಯಾದ ಇರುವಂತಹ ಪೇಪರ್ ಗಳನ್ನು ಅಂಟಿಸಿದ್ದಾರೆ ಒಬ್ಬ ವ ಹುಡುಗಿ ಕೈಯಲ್ಲಿ ಫೋನ್ ಇ--

ಮಸೀದಿಗೆ ಗ್ಲಾಸಿನಲ್ಲಿ ಗ್ಲಾಸ್ ಡೋರ್ ಇದೆ ಗ್ಲಾಸನ್ನು ಕ್ಲೋಸ್ ಮಾಡಿದ್ದಾರೆ.

ಮೀನನ್ನು ಹಿಡಿದು ಹಿಡಿದು ತರಲು ಎರಡು ಬೋಟ್ ಗಳ ರೀತಿ ಚಿಕ್ಕದಾಗಿರುವಂತಹ ಹಡಗಗಳು ಇವೆ.

ಹಿಂದುಗಡೆ ಗ್ಲಾಸಿ ನ ರೀತಿ ಡೆಕೋರೇಟ್ ಮಾಡಿದ್ದಾರೆ ಟೇಬಲ್ ಗಳು ಎಂಪ್ಟಿ ಆಗಿದೆ.

ಇಲ್ಲಿ ನಾಲ್ಕು ಅಂತಸ್ತಿದ ಬಿಲ್ಡಿಂಗ್ ಕಾಣು ಬಿಲ್ಡಿಂಗ್ ಇದೆ.

ಐರನ್ ಹೋಲ್ ಗಳನ್ನು ಒಂದು ಲಾಕ್ ರೀತಿ ಇದೆ.

ಮುಂದುಗಡೆ ತೆಂಗಿನಕಾಯಿ ಇದೆ ತಟ್ಟೆಯಲ್ಲಿ ಹೂಗಳು ಮತ್ತು ಕುಂಕುಮ ಇದೆ.